malware updatesಗಳನ್ನ ಕೊಟ್ಟಿರ್ತಾರೆ ಹಾಳಾಗ್ಲಿ ಅಂತ ನಿಮ್ದು ಹೆಂಗೆ ಅಂತ ? ಇಲ್ಲಾ ಇಲ್ಲಾ ಆತರ ಎಲ್ಲಾ ಕೊಡೋದಿಲ್ಲ. ನಾವ್ ಒಂದೇ mobileನ ಜಾಸ್ತಿ ವರ್ಷ use ಮಾಡ್ಲಿ ಮತ್ತೆ ಬಡವರಿಗೆ ಮತ್ತೆ ಬಡವರಿಗೆ ತಗೊಳಕ್ಕಾಗ್ಲಿ ಅಂತಾನೆ ಕಡಿಮೆ budgetಯಿಂದ ಮಾಡಿರೋದ್ರಿಂದ ಆತರ updates ನಾವ್ ಕೊಡೋದಿಲ್ಲ

ತಗೊಂಡ್ ಬಹುದು ನಿಮ್ mobileನ ಎಲ್ಲಾರೂ ನಂಬಿ . ತಗೊಂಬಹುದು ತಗೊಂಬಹುದು ಆರಾಮಾಗಿ ತಗೊಂಬಹುದು. price ಎಷ್ಟಂತ ಹೇಳಿದ್ರಿ thirty five thousand ಅಲ್ವಾ? thirty five thousand to forty thousand ಇರುತ್ತೆ ನಿಮ್ಗೂ ಯಾರಾನ ಸ್ನೇಹಿತರು ಇದ್ದರೆ ಈ ತರ ಬೇಕಿರೋರು requirement ಇರೋರು ಇದ್ದರೆ suggest ಮಾಡಿ ದಯವಿಟ್ಟು

mobile ಬಗ್ಗೆ ಇಷ್ಟ ಆಯ್ತು .

ನೋಡಿ ತಗೊಂತೀವಿ ನಾವು ಧನ್ಯವಾದಗಳು . thank you thank you.

Hello ಹ ಹೇಳಿ hai .

ಈವಾಗ ಆಗಿದ್ದಾ ಅಷ್ಟೆನಾ? ಮನೇಲೆಲ್ಲ ಹೇಗಿದ್ದಾರೆ?

ಹಾಗೆ ಕೆಲ್ಸ ಸಿಕ್ಕಿತಾ ಎಲ್ಲಾದ್ರು ನಿಮ್ಗೆ? ಹಾ ನೋಡ್ತಾ ಇದ್ದೇನೆ ಬೇರೆ ಕಡೆ ಎಲ್ಲ, ಸದ್ಯಕ್ಕೆ ಆಗ್ಲಿಲ್ಲ ಯಾವುದ್ ಕೂಡ.

ಅಂದ್ರೆ ಮುಂಚೆ ಮಾಡ್ತಾ ಇದ್ದೆ, but ಅದೀಗ change ಮಾಡ್ಬೇಕು . ಕೆಲಸ ಸಿಗೋದೆ ಎಷ್ಟು ಕಷ್ಟ ಆಗೋಗಿದೆ ಇವಾಗ priority ಅಂತನ. ಅಂದ್ರೆ actually ನಂಗೆ ಸ್ವಲ್ಪ ಕೆಲವ್ job ಬಂತು, but ಅದಂದ್ರೆ two wheeler ಎಲ್ಲ ಬಿಡ್ಲಿಕ್ಕೆ ಕಷ್ಟ ಅಲ್ಲಾ.

Okay ಈವಾಗ ಮನೇಲ್ಲಿ ಎಷ್ಟು time ತನಕ ಈವಾಗ ಇರ್ಬಹುದು?

ಏನಾದ್ರು work data entry ಎಲ್ಲಾ ಸಿಗ್ಲಿಕ್ಕಿಲ್ವಾ ನಿಮ್ಗೆ? ಅಂದ್ರೆ data entry try ಮಾಡ್ತಾ ಇದ್ದೇನೆ but final ಆಗ್ಲಿಲ್ಲ ಯಾವುದ್ ಕೂಡ.

Okay . ಬೇರೆ ಕಡೆ ಎಲ್ಲಾದ್ರು ನೋಡ್ತೀರಾ ಈವಾಗ ಮಂಗ್ಳೂರು? ನೋಡ್ತಾ ಇದ್ದೇನೆ ಎಲ್ಲ, ನೋಡ್ತಾ ಇದ್ದೇನೆ ಎಲ್ಲ ಕಡೆ ಹೇಳಿದ್ದೇನೆ friends ಎಲ್ಲರತ್ರ.

ಹಾಗೆ ಯಾವುದೂ interview ಎಲ್ಲ ಹೋಗಿ ಬಂದಿದ್ದೇನೆ ಎರಡ್ಮೂರು. ಹೌದಾ? ಎಂತಂದ್ರೆ ಈ ನಡುವೆ ತುಂಬಾ ಸಿಗೋದು ತುಂಬಾ ಕಷ್ಟ ಆಗ್ತದೆ ಯಾಕಂದ್ರೆ ಕೊರೊನ ಬಂದ್ಬಿಟ್ಟು ಕರೋನ ಅದು ಇದು ಎಲ್ಲ ಅಂತ ಹೇಳ್ತಾರಲ್ಲ ಕೆಲವ್ ಕಡೆ ಕೆಲ್ಸ ಬೇಕಂತ ಹೇಳ್ತಾರೆ, ಕೆಲವ್ ಕಡೆ ಆಹ್ ಹೋಗಿ ಕೇಳುವಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಇಲ್ಲಾಂದ್ರೆ ಸಂಬಳ ಕಡಿಮೆ ಕಡಿಮೆ ಕೊಡ್ತೇನಂತ ಹೇಳ್ತಾರೆ so ನೀವು ಎಂತ ಮಾಡಿ ಅಂದ್ರೆ ಹಂಗೆ ಆಯ್ತು ಅಂದ್ರೆ ನಮ್ಮ್ salary expect ಇರೋದು ಅವ್ರ್ ಕೊಡಲ್ಲ.

ಅದೆ ಸ್ವಲ್ಪ problem ಆಯ್ತು. ಮತ್ತೆ ಸ್ವಲ್ಪ long ಇರುತ್ತಲ್ಲ. ಸಂಬಳ ಎಷ್ಟು ಕೊಡ್ತೇನೆ ಅಂತ ಹೇಳ್ತಾರೆ ನಿಮ್ಗೀವಾಗ? ಉಡುಪಿಯಲ್ಲಿ? ಈಗ ಅಂದ್ರೆ ಉಡುಪಿಯಲೆಲ್ಲ eight seven ಹಿಂಗೆ. ಸಾಕಾಗ್ತದ? ಪೆಟ್ರೋಲ್ ಗೆ ಆಗ್ತದಲ್ಲ?

ಹತ್ತು ಸಾವಿರ ಮೇಲ್ ಕೊಟ್ರೆ ಆಗ್ಬಹುದಲ್ಲ ಸ್ವಲ್ಪ. ಅದೆ ನಾನಂದ್ರೆ ಅದು ಹೆನ್ನೆರಡು ಹದ್ನೈದು ಕೊಟ್ಟಿದ್ರೆ okay . ಹ್ಮ್ but ಟ್ರ ಬೇಗ ಬೇಗ ಇದು ಮಾಡಿ ಹೇಳಿ ನೋಡಿ ತುಂಬ ಕಷ್ಟ ಆಗ್ತದಂತ ಹೇಳ್ತಾ ಇದ್ರು. ಹೌದು ಹೌದು ಹೌದು ಅದೆ. Friends ಹತ್ರೆಲ್ಲಾ ಹೇಳಿದ್ದೇನೆ ನೋಡುವ ಎಂತಂತ ಹೇಳಿ ಯಾಕೆ ಇಷ್ಟು ಕಷ್ಟ ಆಗಿದೆ. ನಿಮ್ಮ ಪ್ರಕಾರ ಯಾಕೆ ಇದು ಇಷ್ಟು ಕಷ್ಟ ಆಗಿದೆ ಸೂರಜ್ ಕೆಲಸ ಸಿಗೋದು? ಹ ಅಂದ್ರೆ ನಂಗ್ ಸ್ವಲ್ಪ handicap ಇದೆ, ಅದ್ರಿಂದ problem . ಹ್ಮ್. but handicap ಗೆ ಗಾ ಇದು government ಇಂದ ಎಲ್ಲಾ. ಹ government apply ಮಾಡ್ತಾ ಇದ್ದೇನೆ. ಅಂದ್ರೆ ಕೆಲವೆಲ್ಲ ಹೊರಗಡೆ ಇದೆ. ಇಲ್ಲಿಂದ ಉಡುಪಿಯಿಂದ ಕಾರವಾರ ಹಾಗೆ.

ಹ ಹಂಗ್ ಸ್ವಲ್ಪ ಕಷ್ಟಲ್ಲ, ಬೇರೆ ಕಡೆಯೆಲ್ಲ ಈಗ already try ಮಾಡ್ತಾ ಇದ್ದೇನೆ. ಮಂಗ್ಳೂರಲ್ಲಿ, ಇದು ಈತರದಕ್ಕೆಲ ಸ್ವಲ್ಪಾ ತುಂಬಾ ಕೆಲಸ ಉಂಟಂತಲ್ಲ. ಕಂಕನಾಡಿ ಆಚೆಯೆಲ್ಲಾ ಬಂದ್ಬಿಟ್ಟು. ಹದ್ಮೂರಿಂದ ಹದ್ನೈದು ಸಾವಿರ ಸಂಬಳ ಕೊಡ್ತಾರಂತೆ ಖಾಲಿ billing ಎಲ್ಲ ಮಾಡ್ಲಿಕ್ಕೆ, ಅದು hospital ಬರ್ತದಲ್ಲ ಅದೆಲ್ಲ ಮಾಡ್ಲಿಕ್ಕೆ. but ಎಂತ ಅಂದ್ರೆ ನೀವು ಅಲ್ಲೆ ಉಳ್ಕೊಳ್ಬೇಕಾಗ್ತದಂತೆ.

ಮತ್ತೆ ಕೆಲಸನೇ ಇಲ್ಲಾಂದ್ರೆ ಮನೆಯಲ್ಲಿ problem ಆಗೋದಿಲ್ವಾ, ಕಷ್ಟ ಆಗೋದಿಲ್ವಾ ಮನೆಯಲ್ಲಿ? ಮನೆಯಲ್ಲಂದ್ರೆ, ಅಂದ್ರೆ ನೋಡ್ತಾ ಇದ್ದೇನೆ ಇಲ್ಲೆ government job ಏನು ಎಲ್ಲ ಕಡೆ. ನಿಮ್ಗ್ ಮಾತ್ರ ಕೆಲಸ ಆಗ್ಲಿಲ್ವಾ ಅಥವಾ ನಿಮ್ಮ ಗೆಳೆಯರಿಗೆಸ ಕೆಲಸ ಆಗ್ಲಿಲ್ವಾ? ಅಂದ್ರೆ ಕೆಲವರಿಗೆಲ್ಲ ಈಗ ಅಂದ್ರೆ ಓ ಆಹ್ friends ಎಲ್ಲ ಮಾಡ್ತಾ ಇದ್ದಾರೆ bakeries ಎಲ್ಲ bakery ಯಲ್ಲೆಲ್ಲಾ Degree ಮಾಡಿ bakery ಯಲ್ಲಿ ಮಾಡ್ತಾ ಇದ್ದಾರಾ? ಅಲ್ಲಾ ಅಂದ್ರೆ friend ಅಂದ್ರೆ ಒಬ್ಳು friend bakery ಮಾಡಿದ್ದಾರೆ ಅವರ ಜೊತೆ delivery boy , ಹಿಂಗೆಲ್ಲ ಮಾಡ್ತಿದ್ದಾರೆ country ಯಲ್ಲೆಲ್ಲ. ಕೆಲಸ ಯಾವುದಿದ್ರೆ ಏನ್ ಅಲ್ಲ, ಸಂಬಳ ಸಿಕ್ಕಿದ್ರೆ ಸಾಕಲ್ಲ?

ಆದ್ರೆಸ ಜೀವನದ್ದು ಮುಂದೆ ನೋಡ್ಬೇಕಲ್ಲ. ಹೌದು ಅದೆ. ನನೀಗದೆ ಮುಂಚೆ ಮಾಡ್ತಿದ್ದೆ ಅದೆ bakeries ಅಲ್ಲೆಲ್ಲಾ .

ಈವಾಗ ಸ್ವಲ್ಪ ಅದೆ ಬೇಗ lock down ಆದ್ಮೇಲೆ ಸ್ವಲ್ಪ ಕಷ್ಟ ಆಯ್ತು night ಎಲ್ಲ ಬರುದು ಹೋಗದು.

ಇಲ್ಲಿ government ಗೆ ಈಗ try ಮಾಡ್ತಾ ಇದ್ದೇನೆ application ಹಾಕಿದ್ದೇನೆ ಹಾಕಿ ಆದಷ್ಟು ಬೇಗ ನೋಡಿ ನಿಮ್ಮ ಗೆಳೆಯರತರೆಲ್ಲ ಹೇಳಿ ಇಟ್ಟು ಬಿಡಿ, ಯಕ್ಗೊತ್ತ ಕೆಲಸ ಇನ್ನೊಬ್ರು ಹೇಳಿದ್ದೇನೆ ಎಲ್ಲ ಹೇಳಿದ್ದೇನೆ ಅದೆ ಅಂದ್ರೆ, ಹೇಳಿದ್ದೇನೆ two wheeler ಸ್ವಲ್ಪ ಬಿಡಾಕಾಗ್ತ ಇಲ್ಲ, ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಕೆಲವೆಲ್ಲ . ಹಾ ಇಂತಾ ಆಹ್ ಇಂತ handicap ಇರೋರೆಲ್ಲ ಬಂದ್ಬಿಟ್ಟು, ತುಂಬಾ ಕಡೆ ಮಂಗ್ಳೂರಲ್ಲಿ ಕೆಲ್ಸ ಮಾಡ್ತಾ ಇದ್ದಾರೆ ಈವಾಗ. ಹೌದು ಅದೆ ಅಂದ್ರೆ ಮಂಗ್ಳೂರಂದ್ರೆ ಅದೇ staying ಸ್ವಲ್ಪ

ಅಲ್ಲ. ಹೌದು ಮಂಗಳೂರಲ್ಲಿ staying ಸ್ವಲ್ಪ ಕಷ್ಟ ಆಗ್ತತಲ್ಲ ಅಂತ. ನಿಮ್ಮ ಪ್ರಕಾರ ನಿಮ್ಮ ಮನ್ಸಿಗೆ ಎಂತ ಅನಿಸ್ತದೆ, ಯಾಕೆ ಹೀಗೆ ಆಯ್ತಾ ಅಂತ ಏನಾದ್ರೆ, ಏನಾದ್ರು ಉಂಟಾ, ಆತರ ಉಂಟಾ ಏನಾದ್ರು ಹೇಳಿಕ್ಕೆ? ಕಲ್ತಿದ್ದೇನೆ ಆದ್ರೂ ಕೆಲ್ಸ ಸಿಗ್ಲಿಲ್ಲ ಆಹ್ ಕೆಲ್ಸ ಕೆಲ್ಸ. ಅದಂದ್ರೆ ನಾನ್ ಸ್ವಲ್ಪ ಹೊರಗಡೆ ಬೇಡಾಂತ. Bangalore ಆಚೆ ಬೇಡಾಂತ. But ಮುಂದೆ ಜೀವನಕ್ಕೆ ಒಳ್ಳೇದಾಗ್ಬೇಕಾದ್ರೆ, ಅಲ್ಲ application ಹಾಕಿದ್ದೇನಲ್ಲ, ಬರ್ಲಿಲ್ಲದ್ರೆ option ಇಲ್ಲಲ್ಲ ಹೋಗ್ಲೆ ಬೇಕಲ್ಲ.

ಆದಷ್ಟು ಬೇಗ try ಮಾಡಿ, ಯಾಕ್ಗೊತ್ತ job ಎಲ್ಲ ಸಿಗೋದು ಇನ್ನು ತುಂಬಾ ಕಷ್ಟ ಆಗ್ಬಹುದು. ಆಯ್ತಾ? ಇನ್ನು ಮುಂದಕ್ಕೆ ಎಲ್ಲಿ ಸಿಕ್ಕಿದ್ರೂ ಕೆಲ್ಸ ಮಾಡ್ಕೊಳಿ. ಯಾಕ್ಗೊತ್ತಾ ಈಗಿನ ಕಾಲದಲ್ಲಿ ತುಂಬಾ ಕಲ್ತಿರೋರುಸ ಈವಾಗ ಮನೆಲ್ಲಿ ಇದ್ದಾರೆ, ಯಾಕ್ಗೊತ್ತಾ ಸಂಬಳ ಕಡಿಮೆ ಉಂಟಂತ ಹೇಳಿ. ಹೌದು ಅದೆ ಎಲ್ಲಿ ಅಂದ್ರೆ ಸಂಬಳ ಅದೆ ತುಂಬಾ ಕಡಿಮೆ ಇರುತ್ತೆ, ಅದು ಹೋಗಿ ಬರೋಕ್ಕೆ ಆಗುತ್ತೆ. ಹ್ಮ್ ಖರ್ಚು ಜಾಸ್ತಿ ಬರ್ತದೆ.

ಸರಿ ಬೇಜಾರ್ ಮಾಡ್ಕೊಳುದು ಬೇಡ, ಸಿಗ್ತದೆ ಕೆಲಸ ಎಂತಾದ್ರೆ ಒಂದು ನಾವು ಶ್ರಮ ಪಡ್ಬೇಕಾಗ್ತದೆ. ಸರಿ friends ಎಲ್ಲ friends ಎಲ್ಲ ಹೇಳಿಟ್ಟಿದ್ದೇನೆ. ಅವರು ನೋಡುವ ಅಂತ ಹೇಳ್ತಿದ್ದಾರೆ.

Okay ಸರಿ ನೋಡುವ ಎಂತ ಹೇಳ್ತಾರಂತ ನೋಡುವ ನಾನುಸ ನೋಡಿ ನಿಮ್ಗೆ ಏನಂತ ಹೇಳ್ತೇನೆ ಏನಾದ್ರೂ ಸಂಬಳ ಏನಾದ್ರೂ ಜಾಸ್ತಿ ಸಿಕ್ಕಿದ್ರೆ, ಆಯ್ತಾ?

ನಮ್ಮ ಗೆಳತಿಯವರತ್ರ ಎಲ್ಲರತ್ರ ಸಾ ಹೇಳಿ ಇಡ್ತೇನೆ.

Hello , ಆ ಹೇಗಿದ್ದೀರಾ?

ಹಾ, ಮತ್ತೆ ಏನು plan ಸಂಜೆಗೆ?

ಸಂಜೆಗೆ order ಮಾಡುವಾ ಹೇಳು, ಯಾವುದಾದರೂ. ಅದೇ, ಎಲ್ಲರನ್ನು ಕರಿಬೇಕಲ್ಲ ಸಿಗುವಾ ಎಲ್ಲಿಯಾದ್ರೂ.

ಹಾ ಸಿಗುವಾ, ಎಲ್ಲಾಗ್ಬೋದು?

ಆ, ಎಲ್ಲಿಯಾದ್ರೂ ತಣ್ಣೀರ್ ಬಾವಿ ಏನಾದ್ರೂ ಸಿಕ್ತದೆ.

ಹಾ ಸರಿ okay , ಎಷ್ಟೊತ್ತಿಗೆ meet ಆಗ್ವಾ? ಆ, ಸಂಜೆ ಒಂದು ಆರೂವರೆ ಏಳು ಗಂಟೆಗೆ ಸಿಗಬೋದೆಲ್ಲಾ?

ಮತ್ತೆ ನನ್~ ನಾನು ಬೇಕಿದ್ರೆ ಎಲ್ಲರಿಗೆ ಹೇಳ್ತೇನೆ, ಆ call ಮಾಡಿ ಸಿಗಲಿಕ್ಕೆ.

ಹಾ ಸರಿ, ಒಂದ್ message .

ಹಾ ಹಾಗೂ ಆಗತ್ತೆ, ಮತ್ತೆ food ಏನು ತರ್ತಿಯಾ, ಈ ಸಲಾ ಇಲ್ಲಿಂದಲೇ ತಗೊಂಡು ಹೊಗಬೋದು ನಾವು, ಅಲ್ಲಿ ತಗೊಳೋಕ್ಕಿಂತಾ.

ಹಾ ಹೌದು. .

ನೋಡುವ ನಾವ್ ಎಷ್ಟು ಜನಾ ಬರ್ತಾರೆ ಅವ್ರು? ಏನು. ಅದು ನೋಡ್ಬೇಕಲ್ಲ.

ಹಾ, ಅಷ್ಟು ಜನಕ್ಕೆ ನಾವು ಇಬ್ರೇ ಹಿಡ್ಕೊಂಡು ಹೋಗುವ, ಅಲ್ಲಿಗೆ separate ಬರ್ಲಿ.

ಅದೇ, ನಾವಿಬ್ಬರೇ ಸರಿ mostly ಎಲ್ಲಾ ತರ್ಲಿಕ್ಕೆ?

ಹ್ಮ್ ಮೀನು~ ಮೀನ್ಬೇಕಾ?

ಬೇಕಿದ್ರೆ ತಕೊಳ್ಳಿ ಅಪ್ಪ.

ಇಲ್ಲ ಅಂದ್ರೆ, biriyani ಏನಾದ್ರು ತರಿಸ್ಬೇಕು.

ಮತ್ತೆ, juice ಕೂಡಾ ಒಂದು ಎರಡು bottle , ಅದ್ರ ಒಟ್ಟಿಗೆ order ಮಾಡುವ.

ಮತ್ತೆ, sweet ಗೆ ಏನಾದ್ರು, ಅ cake ಏನಾದ್ರು order ಮಾಡ್ಬೋದು.

ಹಾ ಹೌದು, ಬರ್ತಾ on the way crumbs ಇದೆ ನಿಮಗೆ ತಕೊಂಡು ಬರ್ಬೋದು?

ಯಾವ್ದ್ flavour ಏನು message ಮಾಡಿದು ಮತ್ತೆ. ಹ್ಮ್, ಹಾ.

ಮತ್ತೆ ಬೇಕಿದ್ರೆ, pizza ಏನಾದ್ರೂ ತರಿಸ್ಬೋದು.

ಹಾ ಅದೇ, ಅದ್ ಬೇಕಿದ್ರೆ ಅಲ್ಲೇ ಮಾತಾಡ್ಕೊಂಡ್ order ಮಾಡ್ಬೋದು, ನೋಡ್ವಾ? ಹಾ, ಇಲ್ಲ ಅಂದ್ರೆ ಅದೇ group ಅಲ್ಲೇ ಕೇಳ್ಬೋದು ಎಲ್ಲರಿಗೆ, ಏನು ಬೇಕು ಅಂತ?

ಹಾ, ಹೇಳಿದ್ರೆ ಮತ್ತೆ ಅದನ್ನೇ ತರಿಸಬೋದು.